ಇದೊಂದು ರಾಯಚೂರಿನ ಒಂದು ಚಿತ್ರಣವಾಗಿದ್ದು ಇದ್ರಲ್ಲಿ ಇರುವ ಚಿತ್ರಣ ವೇನೆಂದರೆ ಇದೊಂದು ಮಾರ್ಕೆಟ್ ನ ಚಿತ್ರಣ ಇದು ಎ .ಪಿ. ಎಂ. ಸಿ ಚಿತ್ರಣ ವಾಗಿದ್ದು .ಒಂದು ದೊಡ್ಡದಾದ ಎ .ಪಿ. ಎಂ. ಸಿ ಮಾರ್ಕೆಟ್ .

ಇಲ್ಲಿ ಸುತ್ತಲು ಎಲ್ಲಾ ತರಕಾರಿಗಳೆಲ್ಲಾ ತರಕಾರಿಗಳುಸೊಪ್ಪು ಗಳನ್ನೂ ಇಟ್ಟುಕೊಂಡು ಮಾರಾಟಮಾಡು ತ್ತಿದ್ದಾರೆ ಮತ್ತೆ ಪಕ್ಕದಲಿ ಬೈಕ್ಗಳ ಪಾರ್ಕಿಂಗ್ ನಿಂತಿದೆ .

ಸುತ್ತಲು ಒಂದು ಕಾಂಪೌಂಡ್ ಇದೆ ಇದೊಂದು ಈ ಚಿತ್ರ ಇದು ಈಜು ಕೊಳ್ಅಂ ದರೆ ಒಂದು ಸ್ವಿಮ್ಮಿಂಗ್ಫೂಲ್ ನ ಚಿತ್ರಣದ ರೀತಿ ಇದೊಂದು ಗೇಮ್ಸ್ ಇತ್ತು ಮೇಲೆಗಡೆ ಇಂದ ನೀರು ಬೀಳುತ್ತಿರುವ ಚಿತ್ರವಾಗಿದೆ ಇಲ್ಲಿ ಕೆಳಗಡೆ ಒಂದು ಮೂರು ಜನ ಜನಗಳು ನಿಂತಿದ್ದಾರೆ .

ಈ ಚಿತ್ರದಲ್ಲಿ ಇದರಲ್ಲಿ ನೋಡಬಹುದಾದ ಒಂದು ದೃಶ್ಯ ಇದೊಂದು ದೊಡ್ಡದಾದ ಕಾಲೇಜಿನ ಒಂದು ಚಿತ್ರಣವಾಗಿದೆ ಇದು ದೊಡ್ಡ ಯೂನಿವರ್ಸಿಟೀ ಕಾಲೇಜು ಅಂಗಳದ ಒಂದು ಗ್ರೀನ್ ಕಲರಿನ ಒಂದು --

ಇದು ಒಂದು ಸ್ಕ್ರೀನ್ ಚಿತ್ರಣವಾಗಿದೆ ಬ್ಲಾಕ್ ಸ್ಕ್ರೀನ್ದಲ್ಲಿ ಒಂದು ಸ್ಟಾರ್ಗಳ ಒಂದು ಲೈಟಿಂಗ್ಸ್ ಗಳನ್ನು ಬಿಟ್ಟಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿಯು ಡ್ಯಾನ್ಸನ್ನು ನೃತ್ಯವನ್ನು ಮಾಡುತ್ತಿರುವ ಒಂದು ಚಿತ್ರಣವಾಗಿದೆ.

ಈ ಚಿತ್ರದಲ್ಲಿ ನಾವು ನೋಡಬಹುದಾದ ದೃಶ್ಯವೇನೆಂದರೆ ಕಾಣುತ್ತಿರುವುದೇನೆಂದರೆ ಬ್ರಿಡ್ಜ್ ಕಟ್ಟುತ್ತಿದ್ದಾರೆ ಅದರ ಕೆಳಗೆ ಅದರ ಪಕ್ಕದಲ್ಲಿ ಮೈದಾನದ ಪ್ರದೇಶ ಇದೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದೇನಂದರೆ ಇದೊಂದು ಸೂರ್ಯನು ಮುಳುಗುತ್ತಿರುವ ಒಂದು ಚಿತ್ರಣದ ರೀತಿ ಇದೆ. ಒಂದು ಕಾರ್ ಇದೆ ಅದರ ಪಕ್ಕಾದಲ್ಲಿ ಕುಳಿತುಕೊಳ್ಳಲು ಚೇರ್ --.

ಇಲ್ಲಿ ಚೇರ್ಗಳು ಸಹಾಯ ಇದೆ ವ್ಯಕ್ತಿಗಳ ಕೂತಿದ್ದಾರೆ ಇಲ್ಲಿ ಒಂದು ರೋಡಿನಲ್ಲಿ ಒಬ್ಬ ಹುಡುಗ ನಡೆದುಕೊಂಡು ಹೋಗುತ್ತಿದ್ದಾನೆ ಗಿಡಮರದ ಸುತ್ತಲೂ ಸುಂದರವಾಗಿ ಕಾಣುತ್ತಿದೆ.